ಯಾವ್ದೋ ಒನ್ ಫುನ್ಕ್ಷನ್ ಇಗೆ ಆ ಥರ ಶಾಮಿಯಾನ ಬಳ್ಸಿ--

ಯಾವ್ದೋ ಒನ್ ಫುನ್ಕ್ಷನ್ ಇಗೆ ಆ ಥರ ಶಾಮಿಯಾನ ಬಳ್ಸಿ--

ಆ ಶಿಸ್ತು ಯೆಸ್ಟ್ ಚೆನ್ನಾಗಿದೆ ಈ ರೀತಿ ನಾವು ಏನ್ ಮಾಡಬೇಕು ನಮ್ ಜೀವನದಲ್ಲಿ ಒಂದು --

ಇದು ರಸ್ತೆಯ ಮೇಲೆ ಒಂದು ಗಾಡಿ ಹೋಗುತ್ತಿದೆ ಆ ಗಾಡಿಯ ಮೇಲೆ ಇಬ್ಬರು ಜನರು ಕುಳಿತುಕೊಂಡಿದ್ದಾರೆ ಒಬ್ಬ ಬಿಳಿಯ ಬಣ್ಣದ ಶರ್ಟ್ ಹಾಕಿಕೊಂಡಿದ್ದಾನೆ.

ಹಳ್ಳಿನಲ್ಲಿಎಲ್ಲ ಈವಾಗ್ ನೋಡ್ತಿವಿ ನಾವು ಜಾತ್ರೆ ಹಬ್ಬ ಹರಿದಿನ ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಗ್ರಾಮ ದೇವತೆ ಆಗಿರ್ಬಹುದು --

ಹಳ್ಳಿನಲ್ಲಿಎಲ್ಲ ಈವಾಗ್ ನೋಡ್ತಿವಿ ನಾವು ಜಾತ್ರೆ ಹಬ್ಬ ಹರಿದಿನ ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಗ್ರಾಮ ದೇವತೆ ಆಗಿರ್ಬಹುದು --

ವಾಕಿಂಗ್ ಹೋಗತೀವಿ ಯೋಗ ಮಾಡ್ಕೊಂಡ್ರೆ ಸಾಕು ಯೋಗ ಪ್ರಾಣಾಯಾಮ ಮಾಡ್ಕೊಂಡ್ರೆ --

ಇಲ್ಲಿ ಒಬ್ಬ ಹುಡುಗ ಕಪ್ಪು ಬಣ್ಣದ ಶರ್ಟನ್ನು ಧರಿಸಿದ್ದಾನೆ ಕತ್ತಿನಲ್ಲಿ ಚೈನ್ನನ್ನು ಹಾಕಿದ್ದಾನೆ.

ಬಂದ್ಮೇಲೆ ಅವ್ರು ಸ್ವಲ್ಪ ಕುಂತ್ಕೊಂಡು ಬಾಲ್ಕನಿ ಹತ್ತ್ರಾ ಒಂದ್ ಸ್ವಲ್ಪಾ ರೆಸ್ಟ್ ತೊಗೋಬೇಕ್ ಅಂತಿರ್ತಾರ.

ಬಂದ್ಮೇಲೆ ಅವ್ರ್ ಸ್ವಲ್ಪ ಕುಂಥ್ಕೊಂಡು ಬಾಲ್ಕನಿ ಹತ್ರ ಒಂದ್ ಸ್ವಲ್ಪ್ ರೆಸ್ಟ್ ತಗೋಬೇಕು ಅಂತ ಇರ್ತಾರ .

ಬೇಗ ದರ್ಶನ ಸಿಗಲ್ಲ ಮೂರೂ ತಿಂಗಳಿಗೊಮ್ಮೆ ಬುಕ್ ಮಾಡ್ಬೇಕಾಗುತ್ತೆ .

ಹಿಂದೂಗಳು ಗುಡಿಗೆ ಹೋಗ್ತಾರಾ ಕ್ರಿಸ್ಟಿಯಾನ್ಸ್ ಚರ್ಚಿಗ್ ಹೋಗ್ತಾರಾ ಅದೇ ರೀತಿ ಮುಸ್ಲಿಮ್ಸದು ಮಸೀದ್ ಇದೆ ಮಸೀದ್ ಎಲ್ಲ ನಾವು ನೋಡ್ತಿವಿ-

ಶುಕ್ರವಾರ ಮತ್ತೆ ಈತರ ಎಲ್ಲ ದಿನಾಲೂ ಅವ್ರು-

ಇದು ಒಂದು ಮಹಾದ್ವಾರ ತರ ಕಾಣಿಸ್ತಾ ಇದೆ ನಾವು ಎಲ್ಲಾದ್ರೆ ಯಾವಾದರೂ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ನಾವು --

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ಇದೊಂದು ಚಾಟ್ ಸೆಂಟರ್ ಅಂತ ಹೇಳಬಹುದು.

ಈ ರೀತಿ ನಾವು ನೋಡ್ತಾ ಇದ ಮುಂದಿನ ಪೀಳಿಗೆಗೂ ಕೂಡ ಇದು ಬಹಳ --

ಈ ಭೂಮಿಯ ಮೆಲೆ ಹುಲ್ಲುಕುಡ ಇದೆ ಇಲ್ಲಿ ಕಸ ಕಡ್ಡಿ ಬಿದ್ದಿದೆ.

ಈ ಭೂಮಿಯಮೇಲೆ ಹುಲ್ಲು ಕೂಡ ಇದೆ. ಇಲ್ಲಿ ಕಸಾ ಕಡ್ಡಿಗಳು ಬಿದ್ದಿದೆ.

ದೊಡ್ಡ ದೊಡ್ಡ ನಗರಗಳಲ್ಲಿ ಏನ್ ಮಾಡಕ್ ಹತ್ತೀವಿ ಅಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಾವ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ --

ಕಾಲೇಜು ಅಲ್ಲಿ ಹುಡುಗರು ಏನೋಒಂದು ಪ್ರಾಜೆಕ್ಟ್ ಏನೋ ಡ್ರಾಯಿಂಗ್ ದು ಕ್ರಾಫ್ಟ್ ವರ್ಕ್ ಏನೋ ಮಾಡಕ್ ಹತ್ತರ ಇಲ್ಲಿ ಏನು ಅಂದ್ರೆ--

ಅವ್ರ್ ಅವ್ರ್ ಪ್ರತಿಭೆಗಳನ್ನು ಅವ್ರು ಗುರ್ತಿಸೋದು ಯಾರ್ ಕರ್ತವ್ಯ ಶಿಕ್ಷಕರ ಕರ್ತವ್ಯ-

ಬೇಸಿಗೆ ಕಾಲದಲ್ಲಿ ಕಾರ್ ಅಲ್ಲಿ ಏರೋ ಇರ್ಲೇ ಬೇಕಾಗುತ್ತೆ ರೇರ್ ಕಂಡೀಶನ್ ದೆಲ್ಲ-

ಒನ್ ಬೈ ಒನ್ ಹೋಗಿ ನಮಗೆ ಹಣ ತಗೋಬಹುದು ಅಥವಾ ಇನ್ನೊಬ್ಬರಿಗೆ ಹಣನು ಹಾಕ್ಬಹುದು.

ಫಿಫ್ಟಿಂತ್ ಆಗಸ್ಟ್ ಇಂಡಿಪಿ ಜನವರಿ ಟ್ವೆಂಟಿ ಸಿಕ್ಸ್ ದಿನ --

ಜೈ ಮಾತಾಜಿ ಅಂತ ಒಂದು ದೇವಿದು ಹೆಸರು ಬಸ್ ಕೂಡಾ ಈಕಡೆ ನಿಂತಿದೆ ಒಂದು--

ಜೈ ಮಾತಾಜಿ ಅಂತ ಒಂದು ದೇವಿದು ಹೆಸ್ರು ಬಸ್ಸ್ ಕೂಡ ಈ ಕಡೆ ನಿಂತಿದೆ ಒಂದು.

ಎಷ್ಟು ಚಿಕ್ಕವ್ರಿಂದ ಹಿಡ್ಕೊಂಡು ವಯಸ್ಸಾದವ್ರು ವರ್ಗೂ ಕೂಡ ಎಲ್ಲ ಕಲರ್ಸ್ ಸೈಜ಼್ ಎಲ್ಲ ಇರ್ರುತ್ತೆ.

ಇಲ್ಲಿ ಕಸ ಹಾಕುವ ಒಂದು ಕೆಂಪು ಬಣ್ಣದ ಡಬ್ಬವನ್ನು ಇ--

ಇಲ್ಲಿ ಕಸ ಹಾಕುವ ಒಂದು ಕೆಂಪು ಬಣ್ಣದ ಡಬ್ಬವನ್ನು ಇಟ್ಟಿ--